ನೀತ್ಯಾದ ಗ್ರಂತ್ಯಾಲಯ ಆಗಿದ್ದು ಗ್ರಂತಾಲಯದಲ್ಲಿ ನಾನಾ ತರಹದ ಬುಕ್ ಕೂಗಳನ್ನ ಇಟ್ಟಿರ್ತಾರೆ. ಇಲ್ಲಿ ಒಂದೊಂದು ಶೈಲಿ ಆದ ಬುಕ್ ಗಳು ಇರುತ್ತಾವೆ. ಒಂದೊಡನು ರೀತಿಯಿಂದ ವಿಷಯಗಳು ತೇಲಿತೊಗೊಳುವಾಗ ಈ ರೀತಿಯಾದ ಬುಕ್ ಗಳನ್ನೂ ತೆಗೆದುಕೊಂಡು ಇಲ್ಲಿ ಒದತಾರೆ.